ಇಲ್ಲಿ ಲವ್ ಬರ್ಡ್ಸ್ಗಳನ್ನೂ ಪಿಂಜರದಲ್ಲಿ ಇಟ್ಟಿದ್ದಾರೆ ಲವ್ ಬರ್ಡ್ಸ್ ಬಾಜರವನ್ನು ತಿನ್ನುತ್ತವೆ ಲವ್ ಬರ್ಡ್ಸ್ ನೋಡಲು ತುಂಬವಾದ ಸುಂದರವಾದ ಪಕ್ಷಿಯಾಗಿದೆ.

ಸಹ ಇದಾವೆ ಮುಂದೆ ಬೈಲು ಪ್ರದೇಶದಲ್ಲಿ ಮಕ್ಕಳು ಖೋ ಖೋ ಆಟವನ್ನು ಆಡುತ್ತಿದ್ದಾರೆ ನೋಡಲು ಸುಂದರವಾದ ಸ್ಥಳವಾಗಿದೆ .

ಇಲ್ಲಿ ಇಬ್ಬರು ಹುಡುಗರು ಕುಳಿತುಕೊಂಡಿದ್ದಾರೆ ಮತ್ತು ಆಟೋನು ಸಹ ಇದೆ. ಇಲ್ಲಿ ಮರ ಗಿಡಗಳನ್ನು ನಾವಿಲ್ಲಿ ನೋಡಬಹುದು ಇಲ್ಲಿ ಬಯಲು ಪ್ರದೇಶನೂ ಇದೆ. ಇಬ್ಬರು ಮಕ್ಕಳು ಮು--

ಕಂಬಗಳಿಂದ ಮಾಡಿರ್ತಕ್ಕಂತ ಕಟ್ಟಡ ವಾಗಿದೆ. ಈ ಕಟ್ಟಡದಲ್ಲಿ ಅನೇಕ ಜನರು ವಾಸವಾಗಿದ್ದಾರೆ.

ಇಲ್ಲಿ ಹಿಂದೆ ದೊಡ್ಡ ಬೆಟ್ಟನು ಸಹ ಕಾಣಿಸುತ್ತಿದೆ ಮುಂದೆ ರಸ್ತೆಯು ಸಹ ಕಾಣಿಸುತಿದೆ .

ಮತ್ತು ಹೆಣ್ಣು ದೇವರು ಸಹ ಆಗಿದೆ. ಅಹ್ ಅದನ್ನು ಸುಂದರವಾಗಿ ಅಲಂಕಾರ ಮಾಡಿದ್ದಾರೆ. ನಿಜವಾದ ದೇವತೆ ತರ ಕಾಣಿಸುತ್ತಾಯಿದೆ. ಮೇಲೆ ಓಂ ಎಂದು ಬರೆದಾಗಿದೆ.

ಹಾರ್ಟ್ ಸ್ಮಾರ್ಟ್ ಮ್ಯಾನ್ ಅಂತಕಂತ ಅಂಗಡಿಯು ಸಹ ಇದೆ ಬಟ್ಟೆ ಅಂಗಡಿಗಳು ಸಣ್ಣ ಪುಟ್ಟ ಅಂಗಡಿಗಳು ಸಹ ಕಾಣಿಸುತ್ತವೆ ಇದು ರಸ್ತೆಯಾ ಬದಿಯಲ್ಲಿ ಅಂಗಡಿಗಳು ಇವೆ.

ನಾವು ಒಂದು ಬೋರ್ಡನ್ನು ಸಹ ನೋಡಬಹುದು ಮತ್ತು ಲೈಟು ಗಳಿಂದ ಅಲಂಕಾರ ಮಾಡಿದ್ದಾರೆ. ಅಲ್ಲಿ ಒಬ್ಬ ಹುಡುಗ ನಿಂತಿದ್ದಾನೆ.

ಇದು ಒಂದು ಸ್ಕೂಲ್ ಆಗಿದೆ. ಇಲ್ಲಿ ನಾವು ಮೈದಾನ ವನ್ನು ನೋಡಬಹುದು ಗಿಡ ಮರಗಳನ್ನು ಸಹ ನೋಡಬಹುದು. ಸೊ ಸ್ಕೂಲ್ ತುಂಬಾ ಹಳೆಯ ಕಾಲದಾಗಿದೆ. ಇನ್ ಆ ಕಡೆ ತೆಂಗಿನ ಮರಗಳು ಸಹ ಕಾಣುಸತ್ತೀವೆ.

ಇದು ಒಂದು ಮಂಗಳೂರಿನ ಸುಪ್ರಸಿದ್ಧವಾದ ಕಾಲೇಜ್ ಆಗಿದೆ. ಈ ಕಾಲೇಜಿನಲ್ಲಿ ಸಾವಿರಾರು ವಿದ್ಯಾರ್ಥಿಗಳು ವಿದ್ಯಾಭ್ಯಾಸವನ್ನು ಮಾಡಿದ್ದಾರೆ ಮತ್ತು ಮಾಡುತ್ತಿದ್ದಾರೆ. ನೋಡಲು ಸುಂದವರವಾದ ವಾತಾವರಣವಿದೆ.

ಇದು ಒಂದು ಟ್ರಾಫಿಕ್ ಆಗಿದೆ. ಇಲ್ಲಿ ಕಾರುಗಳು ಬುಸ್ಸುಗಳು ಓ ರನ್ನಿಂಗ್ ಅಲ್ಲಿ ಇದವೆ. ಇ ಅ ಗಿಡ ಮರಗಳನ್ನೂ ನೋಡಬಹುದು ನಾವು ಆಟೋ ಮೋಟಾರ್ ಬೈಕು ಇದಾವೆ.

ಇ-ಇದು ಝೋವ್ ನಲ್ಲಿ ಇರ್ತಕಂತ ಒಂದು ಕೃಷ್ಣಮೃಗ ಇಲ್ಲಿ ಕ್ರಿಷ್ಣಮೃಗ ಅಂದ್ರೆ ಜಿಂಕೆಗಳು ಇದವೆ ಇಲ್ಲಿ ನಾವು ಗಿಡ ಮರಗಳನ್ನೂ ನೋಡಬಹುದು.

ಇಲ್ಲಿ ಈ ಚಿಳಿ ಕೂಳ ನಿಸರ್ಗಧಾಮ ಅಂದ್ರೆ ಪಿಲಿ ಪಿಲಿ ಕುಳ ನಿಸರ್ಗಧಾಮ. ಇಲ್ಲಿ ಒಂದು ಇಲ್ಲಿ ನಾವು ಹೋದರೆ ಒಂದು ತುಂಬಾ ಸುಂದರವಾದ ಪ್ರದೇಶವಾಗಿದೆ.

ಇಲ್ಲಿ ಅನೇಕ ವಿದ್ಯಾರ್ಥಿಗಳು ತಂತ್ರಜ್ಞಾನದ ಶಿಕ್ಷಣವನ್ನು ಪಡೆಯುತ್ತಿದ್ದಾರೆ ಇಲ್ಲಿ ತುಂಬಾ ಸುಂ ಚೆನ್ನಾಗಿ ವಿದ್ಯಾಭ್ಯಾಸವನ್ನು ಹೇಳಿ ಕೊಡುತ್ತಾರೆ .